ನೀವ್ ಇಲ್ಲಿ ನೋಡಬೋದು ಸಂತೆ ತರ ಕಾಣಿಸ್ತಾ ಇದೆ ನೀವು ಏನಾದ್ರು ತಗೋಬೇಕು ಅಂದ್ರೆ ವೆಜೆಟೇಬಲ್ಸ್ ಆಗ್ಲಿ ಮತ್ತೆ ನೀವ್ ಏನಾದ್ರು ಶಾಪ್ ಹೋಗ್ಬೇಕು ಅಲ ಹೋಗ್ಬೇಕು ಮಾರ್ಟ್ ಹೋಗ್ಬೇಕು ಎಲ ಇರುತ್ತೆ .

ಹಲೋ ಫ್ರೆಂಡ್ ಇಲ್ಲಿ ನೋಡತ್ತಾ ಇದಿರಾ ಒಂದ ಅಪಾರ್ಟ್ಮೆಂಟ್ ಕಾಣಸ್ತಾಯಿದೆ ಮನೆ ಅಂತಾನೇ ಹೇಳಬಹುದು ಮನೆ ಕೆಳಗೆ ಚಿಕ್ಕದೊಂದು ಜನರಲ್ ಸ್ಟೋರ್ ಕೂಡ ಮಾಡಿದ್ದಾರೆ.

ಫ್ರೆಂಡ್ಸ್ ನೋಡ್ತಾ ಇರಿ ಒಂದು ಮನೆ ಕಾಣ್ತಾ ಇದೆ ಈ ಅಂಚಿನ ಮನೆ ಅಂತಾರಲ್ಲ ಆತರ ಮುಂದ್ಗಡೆ ನೋಡಿ ಫ್ರೆಂಡ್ ಎಸ್ ಚೆನ್ನಾಗಿ ಗ್ರೀನ್ ಗ್ರೀನ್ ತರ ಪಾರ್ಕ್ ತರ ಮಾಡಿದರೆ ಅಂತ ಮುಂದ್ಗಡೆ ಪೊಟ್ ಎಲ್ಲ ಚಿಕ್ಕ ಚಿಕ್ಕ ಗಿಡಗಳು ಹಾಕಿದ್ದಾರೆ ಫ್ರೆಂಡ್ಸ್ .

ಇಲ್ಲಿ ನೋಡಬಹುದು ಚರ್ಚ್ ಕಾಣುತ್ತಿದೆ ಚರ್ಚ್ ಮುಂದೆ ಕ್ಯಾಂಡಲ್ ನೈಟ್ಗಂಎಂಟುಟೆಗೆ ಅರೇಂಜ್ ಮಾಡಿದರೆ ಅದನ್ನು ಕ್ಯಾಂಡಲ್ ಹಚ್ಚಿ ಬೆಳಿಗ್ಗೆ ಬಂದು ವಾಡಿಕೆ ಇದೆ. ಮತ್ತೆ ಚರ್ಚೆ --

ಆ ಕಡೆ ನೋಡೋದಾದ್ರೆ ಒಂದ್ ಮನೆ ತರ ಕಾಣಿಸ್ತಾ ಇದೆ ನೀವು ಮನೆ ಮುಂದೆ ಈ ತರಾ ಪಾರ್ಕ್ ಮಾಡ್ಕೊಂಡ್ರಿಂದ ಫ್ರೆಶ್ ಗಾಳಿ ಸಿಗುತ್ತೆ ಮತ್ತೆ ಹೆಲ್ದಿಯಾಗ್ ಕೂಡ ಇರ್ತೀರ ಕ್ಲೀನ್ನೆಸ್ ಮೈನ್ಟೈನ್ ಮಾಡ್ಬಕು ಫ್ರೆಂಡ್ಸ್ .

ಹೇಳ್ತಾನೆ ಸನ್ ರೈಸೆ ಸ್ಸೆನ್ಸ್ ಇಷ್ಟ ಆಗಲ್ಲ ಹೇಳಿ ಈ ಪಿಚ್ಚರ್ನ ಕ್ಯಾಪ್ಚರ್ ಮಾಡ್ಕೊಂಡು ಅಪ್ಲೋಡ್ ಮಾಡೊಂದು ಎಷ್ಟು ಲೈಕ್ಸು ಕಾಮೆಂಟ್ಸ್ ಬರುತ್ತೆ ಇತರ ಪೋಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ.

ಹಲೋ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ಒಂದ ಮೀಟಿಂಗ್ ಹಾಲ್ ಕಾಣಿಸ್ತಾ ಇದೆ ಮೀಟಿಂಗ್ ಹಾಲ್ ಅಲ್ಲಿ ಎಷ್ಟು ಚೈರ್ಸ್ ಅವೈಲೇಬಲ್ ಇದೆ ಅಂತಒನ್ಚೇ ಟೂ ಥ್ರೀ ಫೋರ್ರ್ಸ್ಇ ಫೈವ್ದ್ದಾ ಸಿಕ್ಸ್ವೆ ಸೆವೆನ್ ಇಟ್ ನೀನೇ ಟೆನ್ .

ಹಲೋ ಫ್ರೆಂಡ್ಸ್ ಎಲ್ ನೋಡ್ತಾ ಇದಿರಾ ಒಂದು ದೊಡ್ಡ ಕೆರೆ ಕಾಣಸ್ತಾ ಇದೆ ಆ ಕ ಕೆರೆ ಮೇಲೆ ನೋಡಿ ಫ್ರೆಂಡ್ಸ್ ಸನ್ ರೈಸ್ ಸನ್ ಸೆಟ್ ಆಗ್ತಾಇದೆ ನೋಡಬೌದು ಮತ್ತೆ ತೆಂಗಿನ ಮರಗಳು ಎಲ್ಲಾ ಬೆಳ್ಸಿದರೆ ಈಕಡೆ ನೋಡೋದಾದ್ರೆ ಗ್ರೀನ್ ಪಾರ್ಕ್ ಕೂಡ ಕಾಣಸ್ತಾಇದೆ.

ಹಲೋ ಫ್ರೆಂಡ್ಸ್ ನೀವು ಇಲ್ಲಿ ನೋಡತಾಯಿದ್ದೀರಾ ಒಂದು ದೊಡ್ಡ ಕಾಣಸ್ತಾಇದೆ ಮತ್ತೆ ನಾವೆಂದರು ತಗೋಬೇಕು ಅಂದರೆ ದಿನಸಿ ತಿಂಡಿ ಗಳು ಬೇಕು ಅಂದ್ರೆ ನಾವು ಮಾರ್ಕೆಟ್ ಗೆ ಹೋಗ್ತೀವಿ.